ಕಲ್ಲಿನಿಂದ ಮಾರ್ಪಟ್ಟಿದೆ ಮತ್ತು ಇದರ ದು ಬಾಗಿಲುಗಳು ಕಟ್ಟಿಗೆಯಿಂದ ಮಾ ಮಾಡಲ್ಪಟ್ಟಿದೆ.

ಇದರಲ್ಲಿ ಆಕಾಶದಲ್ಲಿ ಬೆಂಕಿ ಹತ್ತಿದೇನೋ ಅನ್ನುವ ರೀತಿಯಲ್ಲಿ ಪಟಾಕಿಗಳು ಕಾಣಿಸುತ್ತಿದೆ.

ಒಣಹುಲ್ಲು ಮತ್ತು ಅಹ್ ಮತ್ತು ಅಚ್ಚ ಹೊಸೂರಿನಿಂದ ಕೂಡಿದ ಹುಲ್ಲುಗಳು ಮತ್ತು ಬೇರೆ ಬೇರೆ ತರಹದ ಸೊಪ್ಪುಗಳಿಂದ ಕೂಡಿದೆ .